ಇಲ್ಲಿ ಒಂದು ಮಸೀದಿ ಕಾಣಿಸುತ್ತಾ ಇದೆ ಮಸೀದಿಯಲ್ಲಿ ಖಾಲಿ ಜಾಗಗಳಿವೆ ಖಾಲಿ ಜಾಗದಲ್ಲಿ ಫ್ಯಾನ್ ಕೂಡ ಆನ್ ಮಾಡಿದ್ದಾರೆ ಇಲ್ಲಿ ಮುಂದಾಡೆ ಕಂಬಗಳನ್ನು ಇದವೆ.

ಇಲ್ಲಿ ಒಂದು ಮಸೀದಿ ಇದೆ ಮಸೀದಿಯಲ್ಲಿ ನಮಾಜ್ ಅನ್ನ ಮಾಡುತ್ತಿದ್ದಾರೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅಲ್ಲಿ ನಮಾಜ್ ಅನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ವ್ಯಕ್ತಿ ನಮಾಜ್ ಮಾ --

ವಿದ್ಯಾವರ್ಧಕ ಸಂಘ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಬಾಗಿಲು ಕಿಟಕಿಗಳು--